ಈ ಬಹ್ವಾ ಚಿತ್ರದಲ್ಲಿ ಹಲವಾರು ವೆಕ್ತಿಗಳೂ ಕುಳಿತು ಸಂಘದ ಬಗೇ ವಿವರವನ್ನು ಬಗೆಹರಿಸುತಿದ್ದಾರೆ.

ಈ ವೊಂದು ಭಾವ ಚಿತ್ರದಲ್ಲಿ ನದಿ ಹರಿದು ಮುಂದಕ್ಕೆ ಸಾಗುತ್ತಿದೆ ಅಲ್ ಅಲ್ಲಿ ಬಂಡೆ ಕಲ್ಲುಗಳು ತಡೆಗಟ್ಟು ಆಗುತ್ತಿವೆ ಒಂದು ಟವರ್ ಕಂಬವಿದೆ ಪಕ್ಷಿ ಒಂದು ಹಾರುತ್ತಿದೆ.

ಈ ಒಂದು ಚಿತ್ರದಲ್ಲಿ ಜಿಮ್ನಾಸ್ಟಿಕ್ ಯಂತ್ರಗಳು ಕಣ್ಣಿಗೆ ಕಾಣುತ್ತವೆ. ವರ್ಕ್ಔಟ್ ಮಾಡುವ ಎಲ್ಲಾ ರೀತಿಯ ಯಂತ್ರಗಳು --

ಈ ಒಂದು ಭಾವಚಿತ್ರದಲ್ಲಿ ಕೊಳದಲ್ಲಿ ಓಡಾಡಲು ಸಣ್ಣದಾದ ಎರಡು ಬೋಟ್ ಗಳಿವೆ ಬೋಟ್ನ ಲ್ಲಿ ವ್ಯಕ್ತಿಗಳು ಕುಳಿತುಕೊಂಡು ಸಂಚರಿಸುತ್ತಿದ್ದಾರೆ.